ಕವರ್ ಮಾಡಿದ್ದಾರೆ ಹಾಗೆ ಒಬ್ಬ ವ್ಯಕ್ತಿ ಅಲ್ ಏನೊ ಕೆಲಸ ಮಾಡತಾಯಿದಾನೆ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಬರ್ತಾ ಇದಾನೆ ಹಾಗೆ ಅಲ್ಲೊಂದು ಶಾಪ್ ಕಾಣಸ್ತಾಯಿದೆ.

ಹಮ್ ರಾಧೆ ಹಾಗೂ ಕೃಷ್ಣ ಇಬ್ಬರು ಕೊಳಲನ್ನು ಹಿಡಿದಿರೋದನ್ನ ನಾವು ನೋಡ್ತಾ ಇದ್ದೇವೆ ಹಾಗೆ ರಾಧೆ ಕೃಷ್ಣರ ಹಿಂಭಾಗದಲ್ಲಿ ನವಿಲು ಗರಿಗಳನ್ನು ಸಹ ನಾವು ನೋಡ್ತಾಯಿದ್ದೇವೆ